ಕಟ್ಟಡದ ಒಂದನೇ ಮಳಿಗೆಯಲ್ಲಿ ಹಲವಾರು ಸೂಚನಾ ಪಾಲಕಗಳನ್ನು ಅಳವಡಿಸಿದ್ದಾರೆ.

ಮತ್ತು ಹಲವಾರು ಗಂಡಸರು ಕಾಣಿಸ್ತಾ ಇದಾರೆ.

ನನಗೆ ಒಂದು ಮಸೀದಿಯ ಒಳಭಾಗ ಕಾಣಿಸ್ತಾಯಿದೆ.

ಕಾಣಸ್ತಾ ಇದೆ ಮತ್ತು ಹಲವಾರು ಮನುಷ್ಯರು ತಲೆಗೆ ಟೋಪಿಯನ್ನು ಧರಿಸಿರುತ್ತಾರೆ.

ಟೋಪಿಯು ಹಸಿರು ಬಿಳಿ ಮತ್ತು ಕಂದು ಬಣ್ಣದಾಗಿದೆ.

ಲೈಟ್ ಬಲ್ಬ್ ಗಳು ಉರಿಯುತ್ತಿರುವುದು ಕಾಣಿಸ್ತಾ ಇದೆ.

ಬಾಳೆ ಗಿಡಗಳು ಕೂಡ ಕಾಣಿಸ್ತಾ ಇದಾವೆ.

ನನಗೆ ಒಂದು ಹಾಸ್ಪಿಟಲ್ನ ಒಳಭಾಗ ಕಾಣಿಸ್ತಾ ಇದೆ.

ಮತ್ತು ಕುರ್ಚಿಯ ಮೇಲೆ ಕುಳಿತುಕೊಂಡಿರುವ ಮನುಷ್ಯರು ಕೂಡ ಕಾಣಿಸ್ತಿದ್ದಾರೆ.

ನನಗೆ ಒಂದು ಬಸ್ ಸ್ಟಾಪ್ ಕಾಣಿಸ್ತಿದೆ.

ಮತ್ತು ಕಟ್ಟಡದ ಪಕ್ಕದಲ್ಲಿ ಮೂರು ಬೈಕ್ ಗಳು ಕಾಣಿಸ್ತಿದವೆ.

ಮತ್ತು ಕಾರ್ ನ ಮೂರು ಚಕ್ರಗಳು ಕಾಣಸ್ತಿದೆ.

ಇನ್ನೊಂದು ಬದಿಯಲ್ಲಿ ಕುರ್ಚಿಯನ್ನು ಒಂದರ ಮೇಲೆ ಇನ್ನೊಂದರಂತೆ ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ.

ಮತ್ತು ಒಂದು ಫ್ಲೆಕ್ಸ್ ಕೂಡ ಕಾಣಿಸ್ತಾ ಇದೆ.

ಮತ್ತು ಬೇರೆ ಬೇರೆ ಸಲಕನಗಳು ಕಾಣಿಸ್ತಿದ್ದಾವೆ.

ಹಾಗೆ ಒಂದು ಪಾರ್ಕ್ ಕಾಣಿಸ್ತಾ ಇದೆ.

ಲೈಟ್ ಬಲ್ಪ್ ಗಳು ಉರಿಯುತ್ತಿರುವುದು ಕಾಣಿಸ್ತಾ ಇದೆ.